ಕೆ_ಕೆ ಸ್ಪೋರ್ಟ್ಸ್ ಅಂತ ಬೋರ್ಡ್ ಹಾಕಿದರೆ ಸ್ಪೋರ್ಟ್ಸ್ ಮೆಟೀರಿಯಲ್ ಎಲ್ಲಾ ಇಟ್ಟಿದ್ದಾರೆ.

ಹಸಿರು ಹುಲ್ಲು ಗರಿಗಳು ಗಿಡಗಳೆಲ್ಲಾ ಬೆಳೆದಿದವೇ ಪೊಟ್ ಗಳು ಗಿಡಗಳೆಲ್ಲಾ ಬೆಳಸಿದರೆ.

ಪೆಟ್ರೋಲ್ ಬಂಕ್ ಇದೆ ಒಂದು ಕಾರ್ ಇದೆ. ಅಲ್ಲಿ ನಾಲ್ಕ್ ಐದು ಕಾರ್ ಗಳು ಬರ್ತಿದವೇ ಲೈಟ್ಗಳನ್ನ ಆನ್ ಮಾಡಿದಾರೆ .

ರೇಗಲ್ ರೆಸ್ಮೋ ನೋ ವೆಜ್ ನೋನ್ ವೆಜ್ ಅಂತ ಬೋರ್ಡ್ ಹಾಕಿದಾರೆ .

ಮುಂದೆ ಬಿಟ್ಟಿದ್ದರೆ. ಬಾಗಲ್ಲು ಕೂಡ ಹಾಕಿದರೆ ಅಂಗಡಿದು. ಲೈಟ್ ಕಂಬದ ವೈರ್ ಗಳ್ ಇದೆ. ಹೂವಿನ ಹಾರದ ತೋರಣ ಕಟ್ಟಿದ್ದಾರೆ. ಯಲ್ಲಾ ಒಣಗಿದಾವೆ .

ಇಲ್ಲಿ ಒಂದು ಅಂಗಡಿ ಇದೆ ಹೋಟೆಲ್ ಲೈಟ್ ಎಲ್ಲ ಅರೆಂಜ್ ಮಾಡಿದರೆ ಕೆಳಗಡೆ ಅಂಗಡಿಗಳೆಲ್ಲ ಬಾಗಲ ಹಾಕಿದವೇ ಮೇಟ್ಲಿಗೆ ಲೈಟ್ ಎಲ್ಲ ಅರೆಂಜ್ ಮಾಡಿದ್ದಾರೆ .

ಅಂಗಡಿಗಳಲ್ಲಿ ಐಟಂಗಳನ್ನೆಲ್ಲಾ ನೇತಾಕಿದಾರೆ ಬೋಟಿ ಪ್ಯಾಕೆಟ್ ಮಸಾಲಾ ಪ್ಯಾಕೆಟ್ಗಳೆಲ್ಲ ನೇತಾಕಿದ್ದಾರೆ ಇಲ್ಲಿ.

ಇಲ್ಲಿ ಒಂದು ಕಾರ್ ಇದೆ ಯೆಲ್ಲೋ ಕಲರ್ ಬೋರ್ಡ್ ಅನ್ನ ಹಾಕಿದರೆ ಪ್ಲೇಟ್ ಕೂಡ ಹಾಕಿದರೆ ಮತ್ತೆ ಕಾರ್ ಮೆಟೀರಿಯಲ್ಸ್ ಅನ್ನು ಕಾರ್ನಲ್ಲೇ ಇಟ್ಟಿದ್ದಾರೆ.